ಪಾರ್ಕಿಂಗ್ ಲೋಟಲ್ಲಿರುವ ಒಂದು ಸಿಮೆಂಟಿನ ಪಾರ್ಸಿ ಮಾಡಿರುವ ರಸ್ತೆ .

ಆಲೂಗಡ್ಡೆ ಎಷ್ಟೊಂದ್ ಸಾರಿ ಆಲೂಗಡ್ಡೆ ಇದೆ ನೋಡಿ ಸುಮಾರ್ ಒಂದು ಯೊಳ್ ಎಂಟ್ ಕೆಜಿ ಆಲೂಗಡ್ಡೆ ಇದೆ.